ಇದು ಒಂದು ಅದರ ಮುಂಭಾಗ ಅಲ್ಲಿ ಎರಡು ಮೂರು ಕಾರು ಗಳು ನಿಂತಿದೆ. ಒಂದು ಗ್ರೇಯ್ ಎರಡು ವೈಟು ಹಾಗು ಆಫೀಸ್ ನ ಮುಂದೆ ಒಂದು ಸ್ಕೂಟಿ ನಿಂತಿದೆ ಮತ್ತು ಅಕ್ಕ ಪಕ್ಕದಲ್ಲಿ ದೂರ ಬಧಿಯ ಮರಗಳೆಲ್ಲ ಕಾಣುತ್ತಿದ್ದಾವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನೆಂದರೆ ಇದು ಒಂದು ಅಹ್ ಶಿವಮೊಗ್ಗದ ಇದರಲ್ಲಿ ಕಾಣುತ್ತಿರುವುದು ಗುಲ್ಬರ್ಗದ ಚಿತ್ರವಾಗಿದೆ. ಇಲ್ಲಿ ನಂದಿನಿಯ ಒಂದು ಮಿಲ್ಕ್ ಪಾರ್ಲರ್ ಇದೆ ಅದರ ಮುಂಭಾಗದಲ್ಲಿ ಚೇರ್ ಗಳನ್ನ ಹಾಕಿದ್ದಾರೆ.